ಇದು ಯಾವ್ದೋ ಕಾಡಲ್ಲಿ ಯಾವ್ದೋ ಇದ್ರಲ್ಲಿ ಹಂದಿ ಇರೋಹಂಗಿದೆ ಪ್ರಾಣಿ ಆ ಹಂದಿಗಳಲ್ಲಿ ಎರಡು ಮೂರುತರದ್ ಜಾತಿಗಳು ಇರುತ್ತೆ ಅಂತ ಹೇಳ್ತಾರೆ ಕಾಡಹಂದಿ ನಾಡಹಂದಿ ಅಂತ.

ನಮ್ಮ ಚಾಮರಾಜನಗರದಲ್ಲೂ ಕೊಲೆಗಳ ರೋಟ್ ಗೆ ಹೋದ್ರೆ ಗಗ್ಗನಚುಕ್ಕಿ ಭರಚುಕ್ಕಿ ಇದೆ. ಹಂಗೆ ನಾವು ಜೋಗಜಲಪಾತ ಎಲ್ಲ ನೋಡಿದೀವಿ.

ಇದು ಯಾವ್ದು ಮಿನಿನ್ ಅಂಗಡಿ ನಾವು ಇತರ ಮಿನ ಅಂಗಡಿ ಗೆ ಎಲ್ಲ ನಾವು ಜಾಸ್ತಿ ಹೋಗಲ್ಲ ನಮ್ಮನೆಯವ್ರು ಇಲ್ಲ ಗಂಡಮಕ್ಕ್ಳು ಯಾರ್ನಾದ್ರು ಕಳ್ಸ್ತೀರ್ತಿವಿ.

ಇದನ ನೋಡ್ತಿದ್ರೆ ಯಾವದೇ ಏರ್ಪೋರ್ಟ್ಸ್ ತರ ಏರ್ಪೋರ್ಟ್ ತರಾನೇ ಇರೋದು. ನಾವು ಅಂತೂ ಏರ್ಪೋಟ್ ನೋಡಿಲ್ಲ ನಮ್ ಮಕ್ಕಳು ಎಲ್ಲ ಹೋಗ್ತಿರ್ತಾರೆ. ಆದ್ರೆ ನಾವು ಟಿವಿ ಗಳಲ್ಲಿ ಯಾವ್ದೋ ಸಿನಿಮಾ ಗಳಲ್ಲಿ ಯಾವದರಲ್ಲಾದ್ರೂ ನ್ಯೂಸ್ ಅಲ್ಲಿಎಲ್ಲಾದ್ರೂ ನೋಡ್ತಿರ್ತೀವಿ ಇತರ ಎಲ್ಲ.